ಮತ್ತೆ ಹುಲ್ಲುಗಳು ಕೂಡ ಕಾಣಿಸ್ತಾಯಿದ್ದಾವೆ ನೋಡೋದಿಕ್ಕೆ ಹಚ್ಚ ಹಸಿರಾಗಿವೆ ಶೋ ಮರಗಳು ಕೂಡ ಇವೆ ಇಲ್ಲಿ ಮತ್ತೆ ಒಂದು ಕಾಂಪೌಂಡ್ ತಾರಾ ಕೂಡ ಕಾಣಿಸ್ತಾಇದೆ ನೋಡೋದಿಕ್ಕೆ ಇಲ್ಲಿ.

ಈ ಚಿತ್ರದಲ್ಲಿ ನಮಗೊಂದು ಕೋಟೆ ತರ ಕಾಣಿಸ್ತಾಯಿದೆ ಒಂದು ಹಾರ್ಟ್ ಶೇಪ್ ಅಲ್ಲಿ ಕೂಡ ಇದೆ ಅಲ್ಲಿ ಒಬ್ಬ ವ್ಯಕ್ತಿ ನಿಂತುಕೊಂಡು ಇದಾನೆ ಅಲ್ಲಿ ಒಂದು ಸ್ವಲ್ಪ ಕಟ್ಟೆತರ ಇದೆ ಹುಲ್ಲುಗಳೆಲ್ಲ ಬೆಳದಿದಾವೆ ನೋಡೋದಿಕ್ಕೆ ಅಂದ್ರೆ ಇದು ಒಂದು --

ಇದು ದೊಡ್ಡದಾಗಿರುವ ಬಿಲ್ಡಿಂಗ್ ಇಲ್ಲಿ ವಿಂಡೋ ಡೋರ್ ಗಳು ಎಲ್ಲ ತುಂಬ ಇದೆ. ಕಬ್ಬಿಣ ಕೂಡ ಇದೆ. ಡಿಸೈನ್ ಅನ್ನ ಕೂಡ ಮಾಡಿದ್ದಾರೆ ಮತ್ತೆ ಮೋಡ ಕಾಣಿಸ್ತಾ ಇದೆ ಇಲ್ಲಿ ಕಲರ್ ಕಲರ್ ಆಗಿ ಕೂಡ ಕಾಣಿಸ್ತಾ ಇದೆ ಮತ್ತೆ ಅಲ್ಲಿ ಗ್ಲಾಸ್ ತರ ಇದೆ ಅದು ಕೂಡ ಕಾಣಿಸ್ತಾಯಿದೆ ವಿಂಡೋಗಳು .

ಇಲ್ಲಿ ನೀರು ಇದೆ ನೀರಿನ ಹರಿತಾ ಇರೋದನ್ನ ಡಿಸೈನ್ ಆಗಿ ಮಾಡಿದ್ದಾರೆ ಕಂಬಿಗಲಿದೆ ಕಟ್ಟೆಗಳತರ ಇದೆ ಮತ್ತೆ ಸುತ್ತ ಒಂದು ಕಟ್ಟೆತರ ಇದೆ ಲೈಟಿಂಗ್ಸ್ ತುಂಬಾನೇ ಇದೆ ನೋಡೋದಿಕ್ಕೆ ಇಲ್ಲಿ ಮತ್ತು ಇದು.

ಇದು ಒಂದು ಏರ್ಪೋಟ್ ಇಲ್ಲಿ ಒಂದು ಏರೋಪ್ಲೇನ್ ಕಾಣಿಸ್ತಾ ಇದೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಕಂಬಿಗಳೆಲ್ಲ ಇದಾವೆ ಆಮೇಲೆ ಒಂದು ಹಾಗೆ ಇಲ್ಲಿ ಒಂದು ಒಂದು ಬಾಯಿಂದ ಕೂಡ ಒಂದು ವಾಹಿ ಕೂಡ ಇದೆ ಆಕಡೆ ತುಂಬ ಬಿಲ್ಡಿಂಗ್ಸ್ ಕೂಡ ಇದೆ ಮರಗಳು ಕೂಡ --

ಇಲ್ಲಿ ದೊಡ್ಡದಾಗಿರುವ ಬೋರ್ಡ್ ಇದೆ ನೋಡೋಕೆ ಮತ್ತೊಂದು ಲೈಟ್ ಕಂಬ ಇದೆ ಮತ್ತೆ ತುಂಬ ವೈರಿಗಳು ಇದಾವೆ ಇಲ್ಲಿ ಸ್ಕೂಟಿ ಕಾರ್ಗಳು ಬೈಕ್ ಗಳು ಇವೆಲ್ಲ ಕೂಡ ಕಾಣಿಸ್ತಾಯಿದ್ದಾವೆ ಹಾಗೆ ಇಲ್ಲಿ ವೈಟ್ ಕಲರ್ ಪೈಂಟ್ ಮಾಡಿದ್ಧಾರೆ ನೋಡೋಕೆ ಒಂದು ಬಲ್ಬ್ ಇದೆ ನೋಡೋಕೆ.